ಇಲ್ಲಿ ಒಂದು ಆರ್ ಏಳ್ ಚೇರ್ಸ್ ಕೂಡ ಇಟ್ಟಿದ್ದಾರೆ ಒಂದು ರನ್ ಆಗ್ತಿರೋ ಫ್ಯಾನ್ ಕಾಣಿಸ್ತಾ ಇದೆ.

ಗಣಪತಿಯ ಫೋಟೋ ಎದ್ರುಗಡೆ ಇದೆ ಹಾಗೆ ಪಕ್ಕದಲ್ಲಿ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ಫೋಟೋ ಕೂಡ ಇದೆ.

ಸ್ಟ್ರೀಟ್ ಲೈಟ್ ಕೂಡ ಕಾಣುಸ್ತಾ ಇದೆ.

ಎದುರುಗಡೆ ಒಂದು ಸ್ಮಾಲ್ ಕಿಡ್ಸ್ ಪ್ಲೇ ಜೋನ್ ಏನು ಇದ್ದಂಗಿದೆ ಹಾಗೆ ಇನ್ನೊಂದು ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇದೆ.

ಇದು ಮಕ್ಕಳೆಲ್ಲಾ ಆಟ ಆಡುವಂತ ಟಾಯ್ಸ್ ಇರುತ್ತ ಅಲಾ ಆ ತರದ್ದ ಒಂದು ಸ್ಟೋರು.

ಅದರಲ್ಲಿ ಡಿಪ್ಲೊಮಾ ರಿಲೆಟೆಡ್ಡವು ಕಾಣುಸ್ತಾಯಿದೆ ಹಾಗೆ ಸ್ಪೀಕಿಂಗ್ ಇಂಗ್ಲಿಷ್ ಕೋರ್ಸ್ಗಳು ರಿಲೆಟೆಡ್ ಬುಕ್ ಏನಿದೆ ಅದು ಕಾಣುಸ್ತಾಯಿದೆ.

ಹಾಗೆ ಒಂದ್ ಮಿರರ್ ಕೂಡ ಕಾಣಸತ್ತೆ ಅದರ ಮೇಲ್ಗಡೆ ಒಂದ ಕ್ಲಾಕ್ ಕೂಡ ಇದೆ.

ಅದ್ರಲ್ಲಿ ಒಂದ್ ಒಬ್ರು ರೆಜಿಸ್ಟರ್ ಕೂಡ ಮಾಡ್ಕೊಳ್ತಾ ಇದರೆ ಡೀಟೇಲ್ಸ್ ಅನ್ನ.

ಗೇ ಪೇಷಂಟ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ.

ಆ ರೋಡಲ್ಲಿ ಕಾರ್ ಮತ್ತೆ ಟಿ_ಟಿ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಮೂವ್ ಆಗ್ತಾಇದೆ.

ಇದೊಂದು ದೊಡ್ಡದಾದಂತಹ ವಾಟರ್ ಪಾರ್ಕ್ .

ಪಟ್ ಎಂಡ್ ಆಗ್ತಿದ್ದ ಹಾಗೆ ಸರಳುಗಳು ಕಾಣಸ್ತಾಇದೆ.

ಇದು ಗ್ರೇ ಕಲರ್ ಇರುವಂತಹ ಸ್ಕೂಲ್ ಬಿಲ್ಡಿಂಗ್ ಇದು.

ಮಧ್ಯದಲ್ಲಿ ಒಂದು ದೊಡ್ಡದಾದಂತಹ ಮರ ಕೂಡ ಕಾಣುಸ್ತಾಯಿದೆ.

ರೆಡ್ ಚೇರ್ ಮೇಲೆ ಕೂತಿದಾರೆ ಎಲ್ರೂನು ಹಾಗೆ ಗ್ರೀನ್ ಡ್ರೆಸ್ ಹಾಕಿರುವಂತಹ ಶಿಕ್ಷಕಿ ಅವರ ಡೌಟ್ಸನ್ನ ರಿಸಾಲ್ವ್ ಮಾಡೋ ತರ ಇದೆ.

ಇದು ಲೈಬ್ರರಿ ಯ ಒಂದು ಕಡೆ ವ್ಯೂ ಅಂತ ಅನಿಸ್ತಾ ಇದೆ.

ಇದು ಯಾವ್ದೋ ಬುಕ್ ಸ್ಟೋರ್ ಆಗಿರ್ಬೋದು ಅಥವಾ ಲೈಬ್ರರಿ ದು ಒಂದು ಪೋಶನ ದು ಫೋಟೋ ಆಗಿರಬಹುದು.

ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನೋ ನಡಿತಾ ಇದೆ.

ಇಲ್ಲಿ ಬರಿ ಸಿಮೆಂಟ್ ಆಗಿದೆ ಇನ್ನು ಪೈಂಟ್ ಎಲ್ಲಾ ಆಗಿಲ್ಲ ಹಾಗು--

ಹೊಲದ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಮನೆಯನ್ನ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿರೋ ತರ ಕಾಣಿಸ್ತಾಯಿದೆ.

ಇದು ಯಾವ್ದೋ ಚಿಕ್ಕದಾಗಿರುವಂತಹ ಹೋಟೆಲ್ ಅಥವಾ ಒಂದು ಚಾಟ್ಸ್ ಕಾರ್ನರ್ ತರ ಇದೆ.

ಬಿಲ್ಡಿಂಗ್ ಹಿಂಭಾಗದಲ್ಲಿ ಒಂದು ಮೈದಾನದ್ ತರ ಖಾಲಿ ಜಾಗ ಕಾಣಿಸ್ತಾ--

ಆ ಕಡೆ ನೋಡುದ್ರೆ ವೈಟ್ ಕಲರ್ ದು ಒಂದು ಬಸ್ ಕಾಣಿಸ್ತಾ ಇದೆ.

ಹಿಂದೆ ತುಂಬಾ ಬಿಲ್ಡಿಂಗ್ಸ್ ಗಲ್ ಕಾಣಿಸ್ತ ಇದವೆ ಟವರ್ ಗಲ್ ಕೊಡ ಇದೆ.

ಹಾಗೇ ಇದ್ರು ಗೇಟ್ ಫುಲ್ ಕಲರ್ಫುಲ್ ಆಗಿ ಪೈಂಟ್ ಮಾಡಿದರೆ ಹಾಗೇ ಇದ್ರಲ್ಲಿ ಬೋರ್ಡ್ ಕೂಡ ಹಾಕಿದ್ದರೆ ಇದ್ರುದು ಅಡ್ರೆಸ್ ಎಲ್ಲಾ ಡೀಟೇಲ್ಸ್ ಅನ್ನ.

ಹಾಗೆಯೇ ಚೇರ್ಗಳ್ ತುಂಬಾ ಇದೆ ಸೋಫಾ ಚೇರ್ಸ್ ಹಾಗೆ ಸೋಫಾಗಳಿದೆ.

ಅ ಹಾಗೆ ಹಿಂದೆ ನೋಡಿದ್ರರೆ ಸ್ಕೂಲ್ ವ್ಯಾನ್ ಮತ್ತೆ ಸ್ಕೂಲ್ ಎರಡ್ ಬಸ್ ಗಳ್ ಕಾಣಸ್ತಾಇದೆ.

ಒಂದು ಚೆನ್ನಾಗಿರೋ ಪಾರ್ಕ್ ಕಾಣಸ್ತಾ ಇದೆ.

ಸೋ ಅಲ್ಲಿ ಶೋ ಗೆ ಸಣ್ ಸಣ್ ಗಿಡಗಳಿಂದ ಹಿಡಿದು ದೊಡ್ಡ ಮರಗಳ್ ಕೂಡ ಕಾಣಿಸ್ತಾ ಇದೆ.

ಹಸಿರು ಬಣ್ಣ ಹಾಗೂ ಕೆಂಪ್ ಬಣ್ಣದ ಮರಗಳು ಕೂಡ ಕಾಣಿಸ್ತಾಯಿದಾವೆ.

ಒಂದು ವಿಂಡೋ ಇದೆ ಅಲ್ಲಿ ಕಾಣಿಸ್ತಾ ಇದೆ ಹಾಗೆ ಒಂದು ಮಿರರ್ ಕೂಡ ಇದೆ.